ಒಂದು ಕಾರ್ಗಳು ಇದಾವೆ ಎರಡು ಮೋಟಾರ್ ಬೈಕ್ ಇದಾವೆ ಮತ್ತು ಚಡಿ ಇದೆ ಸರಿಸುವಂತ ಚಡಿ ಇದೆ ಇಲ್ಲೊಬ್ಬ ಪೋಸ್ಟ್ಮ್ಯಾನ್ ಕುಂತ್ತಿದ್ದಾನೆ ಕೆಳಗಡೆ ಕುಂತ್ತಿದ್ದಾನೆ ರೋಡ್ ಅಲ್ಲಿ --

ದೊಡ್ಡದಾದ ಮೂರ್ತಿ ಇದಾವೆ ಫೋಟೋ ಗಳ ಕಲ್ಲುಗಳು ಇದೇ ಟೈಲ್ಸ್ ಕಲ್ಲುಗಳು ಅರ್ಚಕರು ಪೂಜೆ ಮಾಡೋತರ ಡ್ರಾಯಿಂಗ್ ಅನ್ನೊ ಬಿಡ್ಸೋ ತರಾನೆ ಚಿತ್ರ ಇದೆ.

ಕೇಸರಿ ಬಿಳಿ ಹಸಿರು ಧ್ವಜ ಇದೆ ಕಂಬ ಇದೆ ಮತ್ತು ಕಾಲೇಜ್ ಕಟ್ಟಡ ಇದೆ ಆ ದ ಮತ್ತು ವೈಟ್ ಕಲರ್ ಪ್ಯಾಂಟ್ ವೈಟ್ ಕಲರ್ ಟೀಶರ್ಟ್ ಮೂರ್ ಸಾಲನಲ್ಲಿ ಹುಡ್ಗುರು --

ಒಂದು ಕಿರಾಣಿ ಅಂಗಡಿ ಐತಿ ಸಣ್ಣುದು ಕಿರಾಣಿ ಅಂಗಡಿ ಐತಿ ಆ ಕಿರಾಣಿ ಅಂಗಡಿ ಮುಂದೆ ಒಂದು ನಾಕ್ ಜನ ಗಂಡು ಮಕ್ಳು ನಿಂತಾರ. ಒಬ್ಬ ಕರೆ ಅಂಗಿ ಹಾಕೊಂಡು ನಿಂತ್ತಾನ .ಒಬ್ಬ ಚಾಕಲೇಟ್ ಅಂಗಿ ಹಾಕೊಂಡು ನಿಂತ್ತಾನ .ಇನ್ನೊಬ್ಬ ಬಿಳಿ ಅಂಗಿ ನಿಂತ್ತಾನ ಇನ್ನೊಬ್ಬ ಒಂದ--

ನಾಲ್ಕು ಜನ ಬಾಲಕಿಯರು ಓಡ್ತಾ ಇದಾರೆ ರನ್ನಿಂಗ್ ರೇಸ್ ಮಾಡ್ತಾ ಇದಾರೆ ಇದರಲ್ಲಿ ಮೂರು ಹುಡುಗೀಯರು ಹಳದಿ ಟೀ ಶರ್ಟ್ ಮತ್ತೆ ಬ್ಲಾಕ್ ಕಲರ್ --

ಹಾಫ್ ಪ್ಯಾಂಟ್ ಹಾಕೊಂಡು ಬೂಟ್ ಹಾಕಿದಾರೆ ಬೂಟ್ ಹಾಕೊಂಡು ಓಡ್ತಾ ಇದಾರೆ ಇನ್ನೊಂದು ಹುಡುಗಿ ರೆಡ್ ಕಲರ್ ಟೀಶರ್ಟ್ ಮತ್ತೆ ಹಾಫ್ ಪ್ಯಾಂಟ್ ಹಾಕಿದಾರೆ ಬ್ಲಾಕ್ ಕಲರ್ ಹಾಫ್ ಪ್ಯಾಂಟ್ ಮತ್ತು ಶೂ ಹಾಕೊಂಡು ಓಡ್ತಾ ಇದಾರೆ ಗ್ರೌಂಡ್ನಲ್ಲಿ --

ಸುತ್ತ ಮುತ್ತ ವೀಣೆಗಳು ತಂಬೂರಿ ಆಹ್ ಈ ತರ ತಬಲಗಳನ್ನ ಇಟ್ಕೊಂಡಿದ್ದಾರೆ ವಾಲ ಉದ್ಕೊತರ ಉಬ್ಬೋತರ ಒಬ್ಬ ಮನುಷ್ಯ ನಿಂತಿದಾನೆ ಆರು ಜನ ಮಂದಿ ನಿಂತಿದಾರೆ ಕುಂತಿದಾರೆ.